ದೊಡ್ಡ ಹುಡುಗ ಸ್ವೆಟರ್ ಹಾಕ್ಕೊಂಡಾನ ಅದು ಕುತ್ತಿಗೆಗೆ ಟೈ ಹಾಕೊಂಡಾನ ಮತ್ತೆ ಸ್ಕಾರ್ಫ್ ಹಾಕೊಂಡಾನ ಒಂದು ಸಣ್ಣ ಹುಡುಗ ನಿಂತಾನ ಮತ್ತು ಇಲ್ಲಿಂದ ಎಷ್ಟು ಕಣ ಮಂದಿ ಇದರ ಒಳಗ ನೀಲಿ ಕಲರ್ ದು ಮನಿ ಐತಿ ಒಳಗ ಇಲ್ಲಿ ಫೋಟೋ ತಕ್ಕೊಳಕೆ ನಿಂತರ.

ಒಂದು ಒಂದು ಕ್ರಿಶ್ಚಿಯನ್ರುದು ಪೆಂಡಲ್ ಐತಿ ದೃಪೆಂಡಲ್ ಮೇಲೆ ಒಂದು ಪ್ಲಸ್ ಚಿನ್ಹೆ ಮಾರ್ಕ್ ಹಾಕ್ಯಾರ ಮತ್ತೆ ಇಲ್ಲಿ ಎಲ್ಲರು ದೀಪ ಹಚ್ಚ ಕತ್ತಾರ ಇಲ್ಲಿ ಗಂಡು ಮಕ್ಕಳು ಎಲ್ಲ ನಿಂತ್ಕೊಂಡು ನೋಡಕ್ ಹತಾರ ಇಲ್ಲಿ ಒಂದು ಲೈಟ್ ಹಾಕ್ಯಾರ--

ನಾರ್ಥ್ ಇಂಡಿಯಾ ಹೆಣ್ಣು ಮಕ್ಕಳೆಲ್ಲ ಸೀರೆ ಉಟ್ಟಕೊಂಡು ತಲೆ ಮೇಲೆ ಸೆರಗ್ ಹಾಕೊಂಡು ಮರದಾಗ ಹಣ್ಣು ಪೈನಾಪಲ್ ಮತ್ತ ಬೇರೆ ಬೇರೆ ಹಣ್ಣುಗಳನ್ನು ಇಟ್ಟುಕೊಂಡು ಇಲ್ಲಿ ತಲಿಗೆ ಕುಂಕಮಾ ಹಚ್ಚಕೊಂಡು ಇಲ್ಲಿ ಪೂಜೆ ಮಾಡ್ಕೋತಾ ಹೆಣ್ಣು ಮಕ್ಕಳು ಕುಂತಾರ.

ಮೂರುನಾಕು ಗಡಿ ನಿಂತವೇ ಹಳದಿ ಕಲ್ಲಂಗಡಿ ಮತ್ತೆ ಅಲ್ಲಲ್ಲಿ ಕಂಡುಬಂತು.